ಕೆಳಭಾಗದಲ್ಲಿ ಎರಡು ಕಮಾನುಗಳಲ್ಲಿ ರಸ್ತೆ ಇದೆ. ಅಲ್ಲಿ ಒಂದು ಆಟೋ ಅತ್ತ ಕಡೆ ಹೋಗುತ್ತಿದೆ ಒಂದು ದ್ವಿಚಕ್ರವಾಹನ ಇನ್ನೊಂದು ಬಗಲಿಗೆ ಹೋಗುತ್ತಿದೆ ಗಿಡ ಮರಗಳಿವೆ ರಸ್ತೆ ಮಧ್ಯೆ ಹುಲ್ಲು ಇದೆ.

ಆದರೆ ಎದುರಲ್ಲಿ ಬಿಳಿ ಬಣ್ಣದ ಗೋಪುರವಿದೆ ಕೂಡಲು ಹಾಸನವಿದೆ ಮರ-ಗಿಡಗಳು ಇವೆ ವ್ಯಕ್ತಿ ಇದ್ದಾರೆ ಮೆಟ್ಟಿಲುಗಳಿವೆ.

ಇಲ್ಲಿ ಬುದ್ಧನ ಪ್ರತಿಮೆ ಕಾಣಿಸುತ್ತಿದ್ದು ಅದರ ಸುತ್ತಲೂ ಕುಂಚಗಳಿಂದ ಅಲಂಕರಿಸಿದಂತಹ ಅಲಂಕಾರಿಕ ದೃಶ್ಯವಿದೆ.

ಅದರ ಸುತ್ತಲೂ ಕಮಾನು ಇದ್ದು ಮೇಲ್ಭಾಗದಲ್ಲಿ ಸುತ್ತಲು ಆಕರ್ಷಕವಾಗಿರುವ ಪ್ರಾಣಿಗಳ ಮತ್ತು ಶಿಲ್ಪಾಕಲೆಗಳ ಚಿತ್ರಣವಿದೆ.

ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಮಂದಿರ ಮತ್ತು ಚಿತ್ರಣಗಳಿವೆ ಅಲ್ಲಿ ಕರಕುಶಲ ಕಲೆಗಳಿಂದ ಕಂಗಳಿಸುವಂತಹ ಚಿತ್ರ ಪಟಗಳಿವೆ ಮತ್ತು ವಿಗ್ರಹ ಗಲಿವೆ.